ಇದು ಒಂದ್ ದೊಡ್ಡದಾದ ಜಾತ್ರೆ ಆಗಿರುತ್ತದೆ ಜಾತ್ರೆಯಲ್ಲಿ --

ಆಟಗಳನ್ನು ಇಲ್ಲಿ ಆಡಿಸುತ್ತಾರೆ ಆಟವನ್ನು ಆಡಿಸುವಾಗ ಅದಕ್ಕೆ ತಕ್ಕಂಥ ಫೀಸ್ ಅನ್ನು ಇಲ್ಲಿ ತೆಗೆದುಕೊಳ್ಳುತ್ತ್ತಾರೆ.

ಇಲ್ಲಿ ಕಾರ್ ಬೈಕ್ ಆಟೋ ದೊಡ್ಡ ದೊಡ್ಡ್ ಕಾರ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಹೋಗುತ್ತಿರುತ್ತಾರೆ --

ಇಲ್ಲಿ ಬಂದುಬಿಟ್ಟು ಪೇಪರ್ ಗಳನ್ನ ಸ್ಟೋರೇಜ್ ಮ್ಅಡಿ ಇಟ್ಟಿಯಿದ್ದರೆ ಅಂದರೆ ಕಲರ್ ಪೇಪರ್ .

ಪುಸ್ತಕ ಗಳಿಗೆ ಮ್ಯಾಪ್ ಪೇಪರ್ ಮ್ಯಾಪ್ ಭಾರತಲ್ಲ ಅದನ್ನ ಉಪಯೋಗಿಸುತ್ತಾರೆ ಈ ಕಾರ್ ಪೇಪರ್ ಹಲವಾರು ಪ್ರಯೋಜನಕಾರಿಯಾಗಿದೆ.

ಪ್ರತಿಯೊಬ್ಬರೂ ಬಂದು ಊಟವನ್ನು ಮಾಡಲು ಚೇರ್ಗಳನ್ನು ಮತ್ತು ಟೇಬಲ್ ಗಳನ್ನೂ ಹಸಿ ಅಂದರೆ ಟೇಬಲ್ ಮೇಲೆ--

ಪ್ರತಿಯೊಂದು ಕೂಡ ಇದೆ ವಿವೋ ಒಂದು ಅತಿ ದೊಡ್ಡದಾದ ಕಂಪನಿ ಮತ್ತು ಒಂದು ಒಳ್ಳೆಯ ಕಂಪನಿ ಅಂತಾನೆ ಹೇಳಬಹುದು. ಮೊಬೈಲ್ ತುಂಬಾ--

ಪ್ರತಿಯೊಂದು ಚಿಕ್ಕ ಚಿಕ್ಕದಕ್ಕೂಗೋಪುರದ ರೂಪದಲ್ಲಿ ಪಿರಮಿಡ್ ಸಾರೀ ಗೋಪುರದ ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ.

ಹಿಂದಕ್ಕೆ ಒಂದು ಬೆನ್ನು ಮಾಡಿ ನಿಲ್ಲಿಸಿದ್ದಾರೆ ಮುಂದಕ್ಕೆ ಎರಡು ಬೆನ್ನು ಮಾಡಿ ನಿಲ್ಲಿಸಿದ್ದಾರೆ.

ಇದು ಒಂದು ಹೇಳುವುದಕ್ಕೆ ಬಸ್ ಸ್ಟ್ಯಾಂಡ್ ಇರಬಹುದು ಇಲ್ಲ ಅತಹವ ಒಂದು ಮಾಲ್ ಅಂತಾನೆ ಹೇಳಬಹುದು. ಇದು ಬಸ್ ಸ್ಟ್ಯಾಂಡಿನ ಇಲ್ಲಾ ರೈಲ್ವೆ ಸ್ಟೇಷನ್ ಆಗಿದೆ.

ಬೆಟ್ಟವನ್ನು ಹತ್ತಿ ಆಯಾಸ ಆಗಿರುವುದರಿಂದ ವಿಶ್ರಾಂತಿಯನ್ನು ತೆಗೆದು ಕೊಳ್ಳುತ್ತಿದ್ದಾನೆ ಮತ್ತು -

ಚಿತ್ರದ ಒಂದು ಗೋಡೆಯನ್ನು ಆಚೆ ನಿರ್ಮಾಣ ಮಾಡಿದ್ದಾರೆ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ.